ಅಲಂಕರಿಸಿದ್ದಾರೆ ಹಾಗು ಇದರ ಮೇಲೆ ಎರಡು--

ಈ ಚಿತ್ರದಲ್ಲಿ ಕಾಣಿಸಿರುವ ಹಾಗೆ ಇದು ಒಂದು ಬೈಕ್ ನಿಲ್ಲಿಸುವ ಸ್ಥಳವಾಗಿದ್ದು ಇಲ್ಲಿ ಹಲವಾರು ಬೈಕ್ ಗಳು ಕಾರ್ ಗಳು ನಿಂತಿವೆ ಹಾಂಗೂ --

ರೋಡಿವೆ ಜಿರಾಪೆಯ ಮುಂದೆ ಒಂದು ದೊಡ್ಡದಾದ--

ಗುಡ್ಡಗಳು ಕಾಣುತ್ತಿವೆ ಹಾಗು ಪಕ್ಕದಲ್ಲೆ ಕಲ್ಲುಗಳು ಕಾಣು ಈ ಹಾಡಗುಗಳನ್ನು ನೀಲಿ ಬಣ್ಣಗಳಿಂದ ಹಾಗು ಬಿಳಿ ಬಣ್ಣ ಅಲಂಕಾರಿಸಿದ್ದಾರೆ ಹಾಗು ದಡದಲ್ಲಿ ನಿಂತುಕೊಂಡು ಇವೆ.

ಅಂಚೆಯ ಒಳಗಡೆ ಎರಡು ಚೀಲವು ಕಾಣುತ್ತಿದೆ ಪಕ್ಕದಲ್ಲಿ ಒಂದು ದೊಡ್ಡದಾದ ಕಿಟಕಿಯು ಕಾಣುತ್ತಿದೆ.

ಒಂದು ದೊಡ್ಡದಾದ ರಾಕ್ ಕಾಣುತ್ತಿದೆ ರಾಕ್ ಇನ ಒಳಗಡೆ ಫೈಯರ್ ಎಂಬ ಹೆಸರಿನ ಕೆಂಪು ಕಲರ್ ಇನ--

ಡಬ್ಬಗಳಿವೆ ಇದು ಒಂದು ಬೆಂಕಿ ಹಾರಿಸುವ ಯಂತ್ರವಾಗಿದ್ದು ಇಲ್ಲಿ ಸ್ವಿಚ್ ಬೋರ್ಡ್ ಕಾಣುತ್ತಿದೆ ಹಾಗು ಕೆಳಗಡೆ ಕೆಂಪು ಬಣ್ಣದ ವಿದ್ಯುತ್ ಸ್ವಿಚ್ ಬೋರ್ಡ್ ಕಾಣುತ್ತಿದೆ ಹಾಗೂ ಮೇಲ್ಗಡೆ ಎರಡು--

ಕಾಬೆಟ್ ಲೆಟರ್ಸ್ ನ ಒಂದು ಟಿ ಹಾಕಿದ್ದಾರೆ ಅಲ್ಲಿ ಎಫ ವಿ ಜೆಜ಼್ ಎಚ್ ವಿ ಆ ತರ ಅಲ್ಪಾಡ್ ಬೆಟ್ಸ್ ಕಾಣುತಿದೆ ಆಮೇಲೆ ಅದನ್ನು ನೋಡುತ್ತಿದ್ದಾಳೆ ಪಕ್ಕದಲ್ಲೇ ಇಸ್ --

ಈ ಚಿತ್ರದಲ್ಲಿ ಕಾಣಿಸಿರುವ ಹಾಗೆ ಇದು ಒಂದು ಸರದ ಶಾಪ್ ಆಗಿದೆ ಇಲ್ಲಿ ಹಲವ ವಿಧವಾದ ಸರಗಳು ಇವೆ ಮತ್ತು --

ಈ ಚಿತ್ರದಲ್ಲಿ ಕಾಣಿಸಿರುವ ಹಾಗೆ ಇದು ಒಂದು ಪಾರ್ಲರ್ ಆಗಿದ್ದು ಇಲ್ಲಿ ಕಟ್ಟಿಗೆ ಚೇರ್ ಗಳನ್ನು ಜೋಡಿಸಿದ್ದಾರೆ ಹಾಗು ಹಲವಾರು ಪೋಸ್ಟರ್ ಗಳನ್ನು ಅಂಟಿಸಿದ್ದಾರೆ ಪೋಸ್ಟರ್ ನ ಮೇಲೆ ಕ್ಯಾನ್ ಬ್ರಿನ್ಗ್ ಔಟ್ --